ಅದರ ಮುಂದೆ ಒಂದು ಐಸ್ ಕ್ರೀಮ್ ಒಂದು ಕಟ್ಟಡ ಮೇಲೆ ಬರೆದವರು ಒಂದ್ ದೊಡ್ ಬಿಲ್ಡಿಂಗ್ ಕಾಣಕ್ ಹತ್ತವ್ರಿ.

ಪ್ರಾಚೀನವಾದ ಒಂದು ಇದು ಕಾಣತೈತ್ರಿ ಇದು ನೋಡಿದ್ರೆ ನಮಗೆ ಇದು ಕಣತಾಯಿತ್ರಿ ಏನಪ್ಪಾ ಅಂದ್ರೆ ಒಂದು ಹಳೆ ಕಾಲದ ಕಟ್ಟಡ ಸಮಾಧಿ ಬಿಜಾಪುರದ ಆದಿಲ್ ಶಾಹಿ ವಾಸಿಸುತ್ತಿರುವಂತಹದು.

ಇದ್ರ ಮುಂದೆ ಒಂದು ಶೌರ್ಯ ಫಲಕ ಐತ್ರಿ ಅದು ಶೌರ್ಯ ಫಲಕದಿಂದ ಆಟೋಮ್ಯಾಟಿಕ್ ಆಗಿ ಎಲ್ಲಾಕರೆಂಟ್ ತೋಕೋಳೋವಂತ್ ಐತ್ರಿ ಮೇಲ್ ಆಕಾಶ ನೋಡಬಹುದ್ ರೀ ಮುಂದೆ ಕೆಲಸ ಇನ್ನುಅರ್ಧ ಕಾಮಗಾರಿ ಒಳಗ್ ಐತ್ರಿ.

ಅದ್ರ ಪಕ್ಕದೊಂದು ಬಿಲ್ಡಿಂಗ್ ಆದ್ರೀ ಇದು ಮುಂದ್ಗಡೆ ಸಿಮೆಂಟ್ ರಸ್ತೆ ಇದ್ದಂಗ್ ಕಾನಕ್ಕತ್ತಾಯಿತ್ರೀ ಈ ಎಲ್ಲ ಮೋಸ್ಟ್ ಬಂದ್ ಅದಾವ್ರಿ

ಬಿಜಾಪುರ್ ಬಸ್ ನಿಲ್ದಾಣ ರೀ ಬಸ್ ನಿಲ್ದಾಣ ಮುಂದೆ ಒಂದು ಬಸ್ ಕಾಣುತ್ತೀರಿ ಮುದ್ದಣ್ಣ ಬಸ್ ವಿಜಯನಗರ ಸಿಟಿ ಬಸ್ಸನ್ನು ಕಾಣಬಹುದು ನಾವು ವಿಜಯಪುರದ್ದು ಇದು ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ಕಡೆ ಹೊಡೆದರೆ ಬಸ್ಸು.

ಇದು ಫ್ರಂಟ್ ಗೇಟ್ ಇಂದ ಹತ್ತಾರಿ ಆ ಕಡೆ ಒಂದು ಮಾರಾಷ್ಟ್ರ ಎಷ್ಟು ಕಾಣುತ್ತೀರಿ ಹಲವಾರು ಪ್ರಯಾಣಿಕರು ಇದರಾಗ ಕುತ್ತರಿ ನಾವು ಇದರಗ ನೋಡಬಹುದು ರೀ.

ಈ ಬ್ರಿಡ್ಜ ಈ ಬ್ರಿಡ್ಜ ಆಲಮಟ್ಟಿ ಡ್ಯಾಮ್ ಈ ಕಡೆ ಒಂದು ಬ್ರಿಡ್ಜು . ಈ ಡ್ಯಾಮ ನೀರು ತುಂಬಾ ಈ ಡ್ಯಾಮ ನಲ್ಲಿ ನೀರು ಕಾಣಬಹುದು ಗಿಡ ಈ ಕಡೆ ಹಚ್ಚ ಹಸಿರು ಗಿಡ ಮರ ಬಳ್ಳಿಗಳನ್ನು ನಾವು ಕಾಣಬಹುದು.

ಇಲ್ಲಿನಾವ ಕಾಣಾಕ್ ಹತ್ತಾವ್ರಿ ಗೋರ್ಮೆಂಟ್ ಕಾಲೇಜು ಇದರಿಂದ ಹಲವಾರು ವಿದ್ಯಾರ್ಥಿಗಳು ಈಗ ತಾನೆ ಕ್ಲಾಸ್ ಮುಗಿಸಿ ಹೊರಗಡೆ ಬರಕತ್ತಾವ್ರಿ. ಹಲವಾರು ದ್ವಿ-ಚಕ್ರವಾಹನಗಳನ್ನೂ ಕೂಡ ಇಲ್ಲಿ ಇದರ ಮುಂದೆ ನಿಲ್ಸವ್ರ್ ರೀ. ಹೋಗೋಕೆ ಬರಕ್ಕೆ ಹುಡುಗ್ರು ಗಾಡಿ ತಂದಾರ್ ಇಲ್ಲಿ.

ಕರಿ ಕಲ್ಲುಗಳು ಆಮೇಲೆ ನೋಡಿದ್ರೆ ಅದು ಹಳೆಯ ಕಟ್ಟಡ ಅದರ ಮೇಲೆ ಒಂದು ಗುಡ್ಡ ಅಲ್ಲಿ ಹಲವಾರು ಗಿಡ ಮರಗಳು ಬಳ್ಳಿಗಳು ಬೆಳೆದಿರುವುದನ್ನ ನಾವು ಕಾಣಬಹುದು.

ಇದು ಒಂದು ಅಹ್ ಸಮೃದ್ಧವಾದ ಒಂದು ನೀರಿನ ಹರೆಹರಿ. ತುಂಬ ನೋಡಕ್ಕ ಭಾರಿ ಸೊಗಸಾಗಿ ರಮಣಿಯಾಗಿ ಕಾಣಾಕತೈತಿರೀ. ಜಲಪಾತದ ನೀರು ತುಂಬಾ ರಭಸವಾಗಿ ಹಾಲಿನಂತೆ ಹರಿದು ಬರುತ್ತೆ ನಮಗ್ ಕಾನಾತೇತ್ ರೀ.

ನಡಬರ್ಕ ಕಪ್ಪು ಬಂದೆಗಳನ್ನ ನಾವು ಇಲ್ಲಿ ಕಾಣಬಹುದಾಗಿದೇರಿ ಆ ಕಡೆ ಈ ಕಡೆ ಆ ಕಡೆ ದೂರದಲ್ಲಿ ಒಂದು ಬೆಟ್ಟ ಗುಡ್ಡ ತರ ಏನೋ ಒಂದು ಕಾಣ್ತೈತೆ ರೀ.